ಇಲ್ಲಿ ನೋಡ್ಬೋದು ನಾವು ಒಂದು ಕಾರ್ಯಕ್ರಮ ನಡಿತಿದೆ ನೀರಿನಲ್ಲಿ ಹಾನಿಗಳು ಇದಾವೆ ಮನುಷ್ಯರಿದಾರೆ ಅದಕ್ಕೂ ನೋಡಕೆ ಮನುಷುರೆಲ್ಲ ನಿಂತಾರೆ.

ಆ ಪಕ್ಕದಲ್ಲಿ ಭಾಗದಲ್ಲಿ ಇಬ್ಬರು ಮನುಷ್ಯರು ಜಿಮ್ಮನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಜಿಮ್ಮನ್ನ ಮಾಡ್ತಾ ಇಲ್ಲ ಸುಮ್ಮನೆ ಅದು ವಸ್ತುಗಳನ್ನು ಇಟ್ಟಿದ್ದಾರೆ. ಅದ್ರ ಮೇಲೆ ಯಾರು ಮನುಷ್ಯರು ಮಾಡುತ್ತಿಲ್ಲ.

ಅದಕ್ಕೆ ಎಲೆಕ್ಟ್ರಿಕದು ಕಲೆಕ್ಷನ್ ಅನ್ನು ಕೊಟ್ಟು ಸ್ಲಾಪ್ ಅನ್ನು ಹಾಕ್ತಾ ಇದ್ದಾರೆ ಇಲ್ಲಿ.